ಸೆಲ್ಫಿ ತೆಕೊತರ ಅಪ ಹುಡುಗ್ರು ಎಲ್ಲ ಹೊಕೆಸಿಂದ ನಾಲಿ ಬಲ್ಲಿ ನಿಂತು ಬಿದ್ರು ಮಾಡಿದ್ರು ಸರಿಯಾಗಿ ಎಲ್ಲರೆ ಗುಡಿ ಗುಂಡಾರ ಹೊಗಿ ಸೆಲ್ಫಿ ತಗೋಬೇಕು ಅದೆಲ್ಲ ಬಿಟ್ಟುಕೆಸಿಂದ ಕಂಟಿ ಕಮ್ರೆಲಿ ನಿಂತ್ ತೆಕೊಂಡ ಮತ್ತೆ ಎಲ್ಲನೊ ಗುಡ್ಡ್ಡ ಹಬ್ಬಕೆಸಿಂದ ಗೋಡಿ ಹಬ್ಸಸಿ ತಕೊಂಡ ಅದೆಲ್ಲ ಮಾಡಬಾರದು ಸೆಲ್ಫಿ ಅಂದ್ರೇನು ಎಲ್ಲ ಅರೆ ಗುಡಿ ಅದು ನಿಂತು ಸರಿಯಾಗಿ ದರ್ಶನ ಮಾಡದು ಅದು ತಗೋಬೇಕು.

ಯಾಕಂದ್ರೆ ಸ್ಕೂಲಿಂದೆ ನ್ ಅಷ್ಟೇನು ಇಲ್ಲಿ ಸರಿಯಾಗಿಲ್ಲ ಕೆಲವೊಂದು ಕೆಲವು ಸ್ಕೂಲ್ ಗಂಗಮ್ಮ ಸ್ಕೂಲ್ ಅದ ಅದೊಂದ್ ಸ್ಟ್ಯಾಂಡರ್ಡ್ ಆಗ್ಯಾದ ಅದ್ರ್ ಬಿಟ್ ಮತ್ಯಾವದ್ ಸ್ಕೂಲ್ ಆಸ್ಟನ್ ಹೇಳಕೊಳಪ್ಲೆ ಇಲ್ಲ.

ಕಾಲುವೆ ಗಿಲುವೆ ಸರಾಗದ ಅಲ್ಲಿ ಹಂಗೆನ ಇಲ್ಲ ನೋಡ್ತಕ್ಕಂಥ ಅದಾವ ಊಟಿಲಿ ಪ್ಲೇಸ್ .

ಮತ್ ಬೆಂಡಿಕಾಯಿ ಅಲಿ ಹಣ್ಣಿನಗ್ ಅಂತೂ ಸೇಫ್ ಅಂತೂ ಎ ಒನ್‌ ಸೇಫ್ ಕಲ್ಲಂಗಡಿಕಾಯಿ ಮತ್ತೆ ಕರ್ಬುಜಕಾಯಿ ಸಂಡೆ ಬಜಾರಲ್ಲಂತೂ ನಮ್ಮಲ್ ಏನು ಕೇಳೋದೇ ಬೇಡ ರೇಟ್ ಎಲ್ಲ ಸರಿಯಾಗಿ ಸಿಗ್ತಾ ಇಲ್ಲ ನಮ್ಮಲ್ಲಿ ತರಕರೀದ್ ನೋಡೋಪ್ಲೆ ಇಲ್ಲ ಹಂಗೆನ.

ಚಿತ್ರದುರ್ಗಕ್ಕೆ ಹೋಗಿದ್ದೆ ಒಂದ್ ಹೋದ್ ತಿಂಗಳುಅಲ್ಲಿ ಕೋಟೇನೊಳಗ ಒಬ್ಬ ಕಾಲಿಂದನೇ ಹತ್ತಾನೆ ಗೋದಿ ಎಲ್ಲ ನೋಡೋಕ್ ಆಗದ ಎಲ್ಲ ಮಂದಿ ಟೂರಿಸ್ಟ್ ಬರ್ತಾರಾ ಶಾಲಿ ಹುಡುಗ್ರು ಕರ್ಕೊಂನ್ಡ ಬರ್ತಾರಾ ಟೂರಿಗೆ ಅಂತ ಎರಡ್ ಮೂರ್ ದಿನ ಆಯ್ತ್ ಎರಡ್ ಮೂರ್ ದಿನ ನೋಡಿದ್ರು ಕಮ್ಮಿ.